ಮತ್ತೆ ಅವರಿಗೆ ಒಳ್ಳೊಳ್ಳೆ ಸಾಲ ಸೌಲಭ್ಯಗಳ್ ಕೊಡ್ತಾ ಇದೆ ದೊಡ್ದುನ ಕುಡು ಇಟಬಿಟ್ಟು ಎಲ್ಲರಿಗೂ ಕಡಿಮೆ ಪರ್ಸೆಂಟ್ ಅಲ್ಲಿ--

ಈ ಚಿತ್ರ ಹಸು ಈ ಯಾರ್ ನೋಡಿಲ್ಲ ಹಸುನಾ ಈ ಹಸು ಇಂದ ಎಷ್ಟೊಂದು ಸೌಲಭ್ಯಗಳ್ ಅದೇ ಇದ್ರಿಂದ ಸರ್ಕಾರ ನಮಗ್ ಲೋನ್ ಕೊಡುತ್ತೆ ಈದ್ ಸತ್ತಹೋದ್ರು ಲೋನ್ ಇದ್ರೂ ಲೋನ್ --

ಇಲ್ಲಿ ಚರ್ಚ್ ಫನ್ಕ್ಷನ್ ನಡೀತಾ ಇದೆ .ನಾವು ಕೂಡ ಈ ಚರ್ಚ್ ನಮ್ಮ ಚಾಮರಾಜನಗರದಲ್ಲಿ ಚರ್ಚ್ ಇದೆ ಅಲ್ಲಿಗೆ ಹೋಗ್ತಾಇರ್ತಿವಿ.

ಮೊದ್ಲಯೆಲಾ ನರ್ಸಿಂಗ್ ಗೆ ಮೈಸೂರ್ ಗೆ ಹೋಗ್ಬೇಕ್ ಇತ್ತು ಇವಾಗ ನಮ ಚಾಮರಾಜನಗರದಲ್ಲೇ ನರ್ಸಿಂಗ್ ಓಪನ್ ಅಗಿದ್ರೋ ಓಪನ್ ಆಗಿದೆ.

ಈ ಬೇಕರಿ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ಸ್ ಕಾರ ಏನೆ ಒಂದು ಐಟಂ ಕೂಡ ಏನ್ ಏನ್ ತಿನಸಗಳು ಎಲ್ಲ ತುಂಬಾ ತುಂಬಾ ಚನ್ನಾಗಿದೆ ಈ ಬೇಕರಿ ಲಿ.